ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ದಾರೆ ಟವಲ್ ಹಾಕಿ ಮೇಲೆ ರಗ್ಗ ಹಾಕಿದರೆ ಕೈಗೆ ಉಂಗುರ ಹಾಕಿದ್ದಾರೆ ವಾಚ್ ಇದೆ ದಿಂಬಿದೆ ಮಲಗಿದೆ ನಾನು ಸ್ವಿಚ್ ಬೋರ್ಡ್ ಇದೆ ಲೈಟ್ ಹಾಕಿದರೆ ಫ್ಯಾನ್ ಹಾಕಿದರೆ.

ಯಾವದೋ ಆಫೀಸು ಸ್ವಲ್ಪ ಜನ ಹಂಗೆ ಕೂತಿದ್ದಾರೆ ಆಲ್ಮೋಸ್ಟ್ ಬ್ಯಾಂಕ್ ಇರ್ಬೋದು ಎ.ಸಿ ಇದೆ ಲೈಟ್ ಗಳಿದೆ ಪಿ.ಓ.ಪಿ ಇದ್ ಮಾಡಿದ್ದಾರೆ ಗಡಿಯಾರ ಇದೆ ಕ್ಯಾಲೆಂಡರ್ ಇದೆ .

ಚಾಮರಾಜ್ ನಗರದ್ ತುಂಬಾ ಫೋಟೋಗಳು ಬಂದು ಇಂಗೇ ಗ್ಲಾಸ್ ಆಕಿದರೆ ಮೂರು ಬೈಕ್ ನಿಂತಿವೆ ಒಬ್ಬ ನಿಂತಿದಾನೆ ಇಬ್ರು ಒಳಗ್ ಕೂತಿದರೆ ಕೆಂಪು ಪಿಂಡಿಯಂಗಿದೆ ಗ್ಲಾಸ್ ಆಕಿದರೆ .